ಏನ್ ನಮ್ದ್ ಕಬ್ಬೊಂದ್ factory ಇಗ್ ಕಳ್ಸೊದಿತ್ತ.

ಹಿಂಗಾಗಿ ಆಳಗೊಳಿಗೆ maintain ಮಾಡ್ಬೇಕಲ್ರಿ ಎಲ್ಲಾರ್ಗು. ಆಳ್ maintain ಮಾಡಿದ್ರಿ?

ಇಲ್ರಿ ಅವ್ರ್ gang man ಗ ಸ~ ಸಂಬಂದ ಪಡುತ್ರಿ. ಏನಿದ್ರು ಆ ಕಬ್ಬ್ ಕಳ್ಸೊದು load ಎಷ್ಟಾಯ್ತು ನೋಡ್ಕೊಳ್ಳೊದು.

Okay ಎಷ್ಟ್ ಇವಾಗಾ?

ನಾಕ್ ? ton ಆಗೇತಿ ಅಂತ ಇನ್ನು ನಮ್ಮ ಅಪ್ಪಾರ ಕೇಳ್ಬೇಕು ಗೊತ್ತಿಲ್ಲಾ ನಮ್ಮ ಅಪ್ಪಾರ ಕೆಳ್ಬೇಕ್ರಿ ಏನ್ ನಿವೇನ್ ಮಾಡ್ಕೊಂಡಿದ್ರಿ? College ಮುಗ್ದಿದೆ next ಕೆಲ್ಸಾ. ಹೌದ್ ಏನ್ರೀ ನಾವು ಈಗ ಕಬ್ಬ ಹೋಯ್ತು ಇನ್ನ್ ಈ ಕಬ್ಬಾ ತೆಗದ್ರಿ ಗೊಂಜ್ಯಾಳದು ಹಾಕ್ಬೇಕ. ತುಂಬಾ ಇನ್ನ ಕೆಲ್ಸಗಳ ಅದೇ ಕಬ್ಬ್ ಕಟಾವ್ ಮಾಡಿದಾಗಿದೆಯಾ ಇನ್ನ್ ಇದೇಯಾ ಅಂತ ಕೇಳ್ದೆ ನಾನು? ಹ್ಮ್ ಕಬ್ಬ ಕಡಿಯೋದೆಲ್ಲ ಕೆಲ್ಸ ಮುಗಿದಿದೆ.

ಹ್ಮ್ ಇವಾಗ last ಉಳಿದಿತ್ತ.

ಈಗ last ದು ನಾಕ load ಹೋದ್ವು. ಮತ್ತೆ ನಿಮ್ಮ ಹೊಲ್ದಾಗೆಲ್ಲ ಏನ್ ಹಾಕಿರಿ? network ಏ ಬರ್ತಿಲ್ಲ ಅಲ್ಲಾ?

College ಮುಗ್ದಿದೆ next ಕೆಲ್ಸಾ. ಇಲ್ಲ ಇಲ್ಲಾ ಗಾಳಿ ನೋಡಿ ಹೊಲ್ದಲ್ಲಿ ಇದಿರಿ ಅನ್ಕೋಂತಿದಿರಾ ನೀವು?

ಮತ್ತೆ ನೀವೆಲ್ಲಾ ಬಿಡಿಪಾ schoo~ college ಕ್ ಹೋಗಿ ಇವಾಗ degree ಎಲ್ಲಾ ಮುಗಸ್ಕೊಂಡ ಹೋಗ್ತಿರಿ.

Job ಮಾಡಾಕತ್ತೇವ್ ನೋಡ್ರಿ ಈಗ ಅದಕ್ಕ ಈಗ ಕೇಳಾತಾರ ಅವ್ರ್ ಏನ ಅಂತ ಹೇಳಿ.

ಏನ್ job holder ಕ್ಕಿಂತಾ ರೈತ್ರೇನು ಕಡಿಮಿ ಅಲ್ಲಾ ತಗೋರಿ.

ರೈತ್ರಿದ್ರೆನೆ job holders ಇರೋದ್.

ನಮ್ದು B.Sc ಆಗಿದೆ ಆದ್ರು ರೈತೆಕಿ ಮಾಡ್ತಿಲ್ವಾ ಹಾಗೆ. ಆ ಹಾ ಹಾ B.Sc ಆದ್ದು ನಂತ್ರ ರೈತ್ರು? ಹ್ಮ್ B.Sc agriculture ಆಗೈತೆ. ಆ ಹಾ agriculture ಆ ಹಂಗ ಅಂದ್ರೆ ಕೃಷಿನೆ ಮಾಡ್ಬಹುದು.

ಹ್ಮ್ ಅದ್ಕೆ ನಮ್ಮ್ ಸ್ವಂತ ಹೊಲ್ದಲ್ಲಿ ನಾವೇ ಮುಂದ್ ನಿಂತೆ ಕೆಲ್ಸಾ ಮಾಡಸ್ತಿರೋದು.

ನಾಲ್ಕ್ acre ನಾಲ್ಕ್ acre ಲಿ ಏನು ಕಬ್ಬೆ ಹಾಕಿದ್ರಾ? ಕಬ್ಬ್ ಹಾಕೆವ್ರಿ ಇವಾಗ ತೆಗದು ಗೊಂಜ್ಯಾಳ ಹಾಕ್ಬೇಕ. ಅಂದ್ರ ಒಂದೇ ತರಾ ಬೆಳೆ ಬೆಳದ್ರ ಭೂಮಿ ಫಲವತ್ತತೆ ಕಳ್ಕೊಂಡ್ ಬಿಡ್ತಲ್ರಿ.

ಹಿಂಗಾಗಿ ಅವಾಗ ಅವಾಗ ಭೂಮಿ ಪಲವತ್ತತೆ ಆಗ್ಬೇಕ ಅಂದ್ರ ಅವಾಗ ಅವಾಗ ಬೆಳಿ change ಮಾಡ್ಸ್ತ ಇರ್ಬೆಕ್ರಿ. ಆ ರೀತಿ ಬೆಳಿ ಬೆಳಿಬಹುದು. ಹ್ಮ್ ಆಮ್ಯಾಲ್ತ ಇದು ರಸಾಯನಿಕ ಗೊಬ್ಬರಕ್ಕಿಂತ ಇದ್ chemical ಬಳ್ಸೊಕ್ಕಿಂತಾ.

ನಾವೇ ತಯಾರ್ ಮಾಡ್ತೇವ್ರಿ ಗೊಬ್ರಾ.

ಹ್ಮ್ ದನಗೊಳದ ಸಗಣಿ ಗೊಬ್ರಾ.

ಅದೇ ಗೊಬ್ರಾ use ಮಾಡ್ತೀರಾ ನೀವು?

ನಮ್ಮು ಒಂದ್ ಐದ್ ಆರ್ ಅದಾವ್ರಿ.

ವಾಪಾಸ್ ನಾವು ನಮ್ಮ ಹೊಲಕ್ಕ ಬ್ಯಾರೆ ಕಡೆಯಿಂದ supply ತಗೋತೆವ್ರಿ.

ಈಗ ನಮ್ಮ ಸುತ್ತ ಮುತ್ತ ಎಲ್ಲಾ ಜಾಸ್ತಿ ಅವ್ನೆ ಹಾಕೋವ್ರಿ ಅಲ್ಲಿಂದ ಒಂದ್ ಗಾಡಿಗೆ ಇಂತಿಷ್ಟ್ ಅಂತ amount ರೊಕ್ಕಾ . ಹಾ ಅಷ್ಟ್ ತಗೊಂಬಂದ್ ಕೆಲ್ಸಾ ಮಾಡೋದ ಅಷ್ಟ. Hello ಏನ್ರೀ? ಇದು ಲಕ್ಷ್ಮೀಶ್ವರ sir .

ನಿಮ್ದ್ ಯಾವೂರು?

ಹುಬ್ಬಳ್ಳಿ okay .

ಮತ್ತ್ ರಿ ನಿಮ್ಮ್ ಹೊಲ್ದಾಗ ಏನು ಹಾಕಿಲ್ಲಾ ಏನ್ರೀ? ಈಗ ನಮ್ಮ ಹೊಲ್ದಾಗ ಹತ್ತಿಯೆಲ್ಲಾ ಬಿಡ್ಸಿ ಖಾಲಿ ಆಗೇತಿ.

ಹ್ಮ್ ಹತ್ತಿ ಹಾಕಿದ್ವಿ ಎಲ್ಲಾ ಮುಗಿತ್. ಹತ್ತಿ ಬರ್ಲಿಲ್ಲಾ ಕಟಗಿನು ಅರ್ದಂಬರ್ದಾ. ಹ್ಮ್ ಈಗ ಆ ಮಳೆನು start ಆಗುತ್ರಿ ಹತ್ತಿ ಎಲ್ಲಾ loss ಆಗಿಹೋತ್ರಿ. ಹಾ ಹಾ ಹಾ.

ಹಾ ಹಾ ಹಾ ಈ ಸರ್ತ ಏನಿಲ್ಲ ನೋಡ್ರಿ. ಹ್ಮ್ ಅಯ್ತು ನಿಮ್ಗ ಅಮ್ಯಾಲ call ಮಾಡ್ಲಾ?

ಶಿಕ್ಷಣ ಈಗಿನ ಸಂದರ್ಭದಲ್ಲಿ ಶಿಕ್ಷಣ ಇಲ್ಲದವನನ್ನು ಪ್ರಾಣಿಗಿಂತ ಕಡೆಯಾಗಿ ಎಲ್ಲ ನೋಡ್ತಾರೆ, ಯಾಕೆಂತ ಹೇಳಿದ್ರೆ ಪ್ರಾಣಿಗಳು ಶಿಕ್ಷಣ ಇರುದಿಲ್ಲ ಒಂದು ಮನುಷ್ಯನಿಗೆ ಶಿಕ್ಷಣ ಇಲ್ಲದಿದ್ರೆ, ಅವ್ನಿಗೆ ಜೀವನದಲ್ಲಿ ಏನೋ ಒಂದು ಸಾಧಿಸ್ಲಿಕ್ಕೆ ಆಗುದಿಲ್ಲ, ಮೊದ್ಲೆಲ್ಲಾದ್ರೆ ಶಿಕ್ಷಣ. ಇಲ್ಲದವರು ಏನೋ ಕೆಲ್ಸ ಮಾಡ್ತಿದ್ರು, ಏನಾದ್ರೂ ಒಂದು ಕೆ~ ಕೆಲಸಕ್ಕೆ ಹೋಗ್ತಿದ್ರು, ಅಂದ್ರೆ ಈಗ ಹಾಗೆ ಅಲ್ಲ ಆಹ್ ಒಂದು ಸ್ಪರ್ಧಾತ್ಮಕ ಯುಗ ಆದ ಕಾರಣ ಶಿಕ್ಷಣ ಒಂದು ಬೇಕೆಬೇಕು. ಶಿಕ್ಷಣ ಮೊದ್ಲಿನ್ದ ಈಗಕ್ಕೆ ಬರ್ವಾಗ ಚಿಕ್ಕ್ ಬದಲಾಗ್ತಾ ಉಂಟು, ಕಾರಣ ಏನು ಅಂತ ಹೇಳಿದ್ರೆ ಶಿಕ್ಷಣದ. ಮಹತ್ವ ಅಥವಾ ನಾವು ಒಂದು ಹೋಗುವ ಕೆಲಸ ಅಥವಾ ಏನೋ job ಹುಡುಕ್ತೇವೆ, ಅದಿಕ್ಕೆ ಬೇಕಾದ ರೀತಿಯಲ್ಲಿ ಶಿಕ್ಷಣ ಬದಲಾಗ್ತಾ ಉಂಟು. ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿ ಭಾರತದಲ್ಲಿ ಇತ್ತು, ಅಂದ್ರೆ ಒಬ್ಬ ವ್ಯಕ್ತಿ ಸಣ್ಣ ಒಂದು ಏಳು ವರ್ಷದಿಂದ ಒಂದು ಹದ್ನೆಂಟು ವರ್ಷ ಅಥವಾ ಇಪ್ಪತ್ತು ವರ್ಷದವರೆಗೆ. ಅವನೊಂದು ಆಹ್ ಅಲ್ಲಿ ಗುರುಕುಲದಲ್ಲಿ ಇದ್ದು ಅಲ್ಲಿ ಶಿಕ್ಷಣ ಪಡೆದು ಮತ್ತೆ ಅವ ಮನೆಗೆ ಬರ್ತಿದ್ದ, ಆದ್ರೆ ಈಗ ಹಾಗೆ ಅಲ್ಲ ಈಗ ಪ್ರತಿದಿವಸ ಒಂದು ಮನೆಯಿಂದ ಶಾಲೆಗೆ ಶಾಲೆಯಿಂದ ಮನೆಗೆ, ಆರೀತಿ ಆದಂತಹ ಒಂದು ಕೆಲವು system ಗಳು ಉಂಟು, ಶಿಕ್ಷಣ ಇದ್ದವನಿಗೆ. ಆಹ್ ಸ~ ನಮ್ಮ ಸಮಾಜದಲ್ಲಿ ಹೇಗೆ ಬದುಕ್ಬೋದುಂತ ಹೇಳಿ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ಶಿಕ್ಷಣ ಒಬ್ಬ ವ್ಯಕ್ತಿಗೆ ಜೀವನ ರೂಪಿಸುದ್ರಲ್ಲಿ ಬಹಳ ಪ್ರಾಮುಖ್ಯತೆ ವಹಿಸ್ತದೆ. ಶಿಕ್ಷಣ ಯಾಕೆ ಬೇಕು ಅಂತ ಹೇಳಿದ್ರೆ ನಮಿಗೆ ಈ~ ಈಗ ನಮಿಗೆ ಶಿಕ್ಷಣ ಇಲ್ಲದಿದ್ರೆ. ಹಾ ಎಂತ ಆಗ್ಲಿಕ್ಕೆ ಇಲ್ಲ ಅಂತ ಅಂದ್ಕೊಂಡ್ರೆ, ಮತ್ತೆ ನಮಿಗೆ ಅದು ಮುಂದೆ ನಮಿಗೆ ಅದು ತುಂಬಾ ಸಮಸ್ಯೆ ಆಗ್ತದೆ, ಯಾಕೆಂತ ಹೇಳಿದ್ರೆ ಈಗ ಎಲ್ಲರಿಗೆ ಬೇಕಾಗಿರುದು ದುಡ್ಡು ಅಥವಾ ಒಂದು ಕೆಲಸ, ಕೆಲಸ ಇದ್ದವನಿಗೆ ಮಾತ್ರ ಈಗ ಮಹತ್ವ ಇರುದು ನೀನು ಎಂತ ಎಷ್ಟು. ಓದಿದ್ದಿ ಮತ್ತೆ ಏನು ಕೆಲಸ ಮಾಡ್ತಿದ್ದಿ ಅಂತ ಕೇಳುದು ಅಲ್ಲದೆ ಆಹ್ ಬೇರೆ ಎಂತಸ ಕೇಳುದಿಲ್ಲ. ಆಹ್ ಹಾಗಾಗಿ ಶಿಕ್ಷಣ ಒಂದು ದೊರಕಿದ್ರೆ ನಮಿಗೆ ಒಂದು ಕೆಲಸಕ್ಕೆ ಹೊಗ್ಬೋದು, ಆ ಕೆಲಸದ ಮುಖಾಂತರ ನಾವು ಮತ್ತೆ ಮುಂದೆ ಬರ್ಬೋದು ಅಂತ ಆ ಒಂದು ಕಾರಣದಿಂದ ಶಿಕ್ಷಣ ಕೊಡ್ತಾರೆ.

ಹಿಂದೆ ಕೇವಲ ಪುರುಷರಿಗೆ ಮಾತ್ರ ಶಿಕ್ಷಣ ಸೀಮಿತವಾಗಿತ್ತು ಕಾರಣ ಏನಂತ ಹೇಳಿದ್ರೆ, ಆಹ್ ಗಂಡು ಮಕ್ಕಳು ಮಾತ್ರ ಮನೆ ನೋಡಿಕೊಳ್ಳುದು, ತಂದೆ ತಾಯನ್ನು ನೋಡಿಕೊಳ್ಳುದು ಅಂತ ಹೇಳುವ ಉದ್ದೇಶದಿಂದ, ಆಹ್ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತ ಇರ್ಲಿಲ್ಲ ಯಾಕೆಂತ ಹೇಳಿದ್ರೆ ಅವ್ರು ಈಗ. ಈ ಮನೆಯಲ್ಲಿದ್ರೆ ಮತ್ತೆ ಮದ್ವೆಯಾಗಿ ಬೇರೆ ಮನೆಗೆ ಹೋಗ್ತಾಳೆ ಅವ್ರಿಗೆ ಶಿಕ್ಷಣ ಕೊಟ್ಟು ಎಂತ ಉಪಯೋಗ, ಮನೆ ಕೆಲಸ ಮಾಡಿಕೊಂಡು ಇರುವವರಿಗೆ ಶಿಕ್ಷಣ ಕೊಟ್ರೆ ಏನು ಉಪಯೋಗ ಇಲ್ಲ ಅಂತ ಹೇಳುವ ಕಾರಣದಿಂದ, ಅವ್ರಿಗೆ ಶಿಕ್ಷಣ ಕೊಡದೆ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷಣ ಕೊಡ್ತ ಇದ್ರು, ಆದ್ರೆ ಈಗ. ಎಲ್ಲರಿಗೂ ಕೂಡ ಶಿಕ್ಷಣ ಕೊಡ್ತಾರೆ ಯಾಕೆಂತ ಹೇಳಿದ್ರೆ, ಈಗ ಹೆಣ್ಣು ಮಕ್ಕಳು ಈಗ ಹೊರಗೆ ಬಂದು ದುಡಿಯುತ್ತ ಇರುವ ಕಾರಣ ಅವ್ರಿಗೆ ಶಿಕ್ಷಣ ಕೊಡ್ಬೇಕ್ ಇನ್ನು ಅಂತ ಹೇಳುವಂತದ್ದು ಎಲ್ಲರಿಗೆ ಗೊತ್ತುಂಟು. ಸರ್ಕಾರ ಕೂಡ ಹಾಗೆ ಪ್ರತಿ ಒಬ್ಬರಿಗೂ ಶಿಕ್ಷಣ ಕೊಡ್ಬೇಕುಂತ ಹೇಳುವ ಉದ್ದೇಶದಿಂದ ಬೇರೆ ಬೇರೆ ರೀತಿಯ. ಕಾನೂನು ತರ್ತದೆ ಅಥವಾ ಸಂವಿಧಾನದಲ್ಲಿ ಅದಿಕ್ಕೆ ಅಂತಲೇ ಹೇಳಿ ಕೆಲವ್ system ತಂದಿದ್ದಾರೆ ಅಂದ್ರೆ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಎಲ್ಲಾ ಮಕ್ಕಳಿಗೂ ಆಹ್ ಶಿಕ್ಷಣ ಕೊಡ್ಬೇಕು, ಅದು ಕೂಡ ಕಡ್ಡಾಯ ಶಿಕ್ಷಣ ಇಲ್ಲದಿದ್ರೆ ಅವರ ತಂದೆ ತಾಯಿಗೆ jail ಗೆ ಹಾಕುವ system ಅಥವಾ. ಅಂತದೆಲ್ಲ ಮಾಡ್ತಾರೆ, ಯಾಕೆಂತ ಹೇಳಿದ್ರೆ ಒಂದು ಶಿಕ್ಷಣ ಕೊಡುದರಿಂದ ಅಥವಾ ಶಿಕ್ಷಣ ಪಡ್ಕೊಳ್ಳುದರಿಂದ ನಮಿಗೆ ಮುಂದೆ ಉಪಯೋಗ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ, ಮತ್ತೆ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳ್ತಾರೆ ಅಂದ್ರೆ ಯಾ~ ಎಲ್ಲರಿಗೂ ಒಂದು ಶಿಕ್ಷಣ, ಎಲ್ಲರಿಗೂ ಶಿಕ್ಷಣ ಕೊಡ್ಬೇಕು. ಅದ್ರಲ್ಲಿ ಯಾವ್ದೇ ರೀತಿಯಾದಂತಹ ಬೇಧ ಭಾವ ಮಾಡುವ ಹಾಗೆ ಇಲ್ಲ ಅಂತ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಹೇಳುವ ಉದ್ದೇಶದಿಂದ, ಮತ್ತೆ ಸರ್ಕಾರ ಕೂಡ ಆಹ್ ಸರ್ಕಾರಿ ಶಾಲೆಯನ್ನು ತೆರಿತಾರೆ, ಅಲ್ಲಿ ಉಚಿತ ಶಿಕ್ಷಣ ಅಲ್ಲಿ ಎಲ್ಲವೂ ಕೂಡ ಉಚಿತವಾಗಿ ಕೊಡ್ತಾರೆ ಯಾಕೆಂತ ಹೇಳಿದ್ರೆ ಆಹ್ ಬಡ ಮಕ್ಕಳು. ಏನು ಇರ್ತಾರೆ ಅವ್ರಿಗೆ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಆಗದಿದ್ದ ಆಗದಿದ್ದ ಕಾರಣ ಅವ್ರು ಸರ್ಕಾರ ಶಾಲೆಗ್ ಬಂದು ಅಲ್ಲಿ ನಾವು ಶಿಕ್ಷಣ ಕೊಡ್ತಾರೆ, ಆಹ್ ಅದೇ ಶ್ರೀಮಂತರ ಮಕ್ಕಳಾದ್ರೆ ಖಾಸಗಿ ಶಾಲೆಗೆ ಹೋಗಿ ಅಲ್ಲಿ ಶಿಕ್ಷಣ ಪಡ್ಕೊಳ್ತಾರೆ, ಆಹ್ ಅವ್ರು ದುಡ್ಡು ಕೊಟ್ಟು ಅವ್ರವ್ರ ಶಿಕ್ಷಣ ತಕೊಳ್ತಾರೆ. ಅಂದ್ರೆ ಪಾಪದ ಮಕ್ಕಳು ಅಥವಾ ಬಡವರ ಮಕ್ಕಳಿಗೆ ಅಂತ ಸ್ಥಿತಿ ಇರದ ಕಾರಣ school ಗೆ ಅಥವಾ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾರೆ, ಅಲ್ಲಿ ಅವ್ರಿಗೆ ಆಹ್ ಉಚಿತ ಊಟ, ಅಥವಾ ಉಚಿತ cycle ಹೋಗ್ಲಿಕ್ಕೆ ಬರ್ಲಿಕ್ಕೆ, ಮತ್ತೆ ಸಮವಸ್ತ್ರ ಕೂಡ ಹಾಗೆ ಉಚಿತವಾಗಿ ಕೊಡ್ತ ಇರ್ತಾರೆ. ಅಂದ್ರೆ ಇಲ್ಲಿ ಶಿಕ್ಷಣವನ್ನು ಅವರು promote ಮಾಡ್ತಾರೆ, ಆಹ್ ಶಿಕ್ಷಣ ಬೇಕು ಮುಂದೆ ನಮಿಗೆ ಜೀವನದಲ್ಲಿ ಏನೆಲ್ಲ ಮಹತ್ವ ಅದ್ರ ಅದರಿಂದ ಏನೆಲ್ಲಾ ನಮಿಗೆ ಉಪಯೋಗ ಉಂಟು ಅಂತ ಹೇಳುವಂತದ್ದು ಇಲ್ಲಿ ಗೊತ್ತಾಗ್ತದೆ. ಹಾಗೆ ಶಿಕ್ಷಣದಲ್ಲಿ ಪ್ರಾಥಮಿಕ, ಪ್ರೌಢ. ಮತ್ತೆ ಪದವಿ ಪೂರ್ವ, ಪದವಿ ಹೀಗೆ ಕಾನೂನು ಈ ರೀತಿಯ ಬೇರೆ ಬೇರೆ ಆದಂತಹ ರೀತಿಯಲ್ಲಿ ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಈಗ.

Hai ನಾ~ ನಮ್ ಊರಲ್ಲಿ ಇವತ್ತು ನೇಮ ಮಾರ್ರೆ ಬರ್ಲಿಕ್ಕೆ ಉಂಟಾ ಈಚೆ. ನಮ್ಮ ಮನೆ ಹತ್ರವೆ ಈ ವರ್ಷವೊಂದು ಧರ್ಮ ನೇಮ ಇಟ್ಟಿದ್ದಾರೆ. ಹೆಚ್ಚಾಗಿ ನೇಮ ಅಂತ ಮಾಡ್ತಾ ಇರ್ತಾರೆ. ಇಲ್ಲಿ ಏನೋ ಈ ಈ ವರ್ಷ ವಿಶೇಷ ಧರ್ಮ ನೇಮ ಅಂತೆ. ಜನ ಮಾತ್ರ ರಾಶಿ ಸೇರಿದ್ದಾರೆ. ಸಾಧಾರಣ ಕಾಲ್ ಇಡ್ಲಿಕ್ಕೆ ಜಾಗ ಇಲ್ಲ ದಾರಿ ಉದ್ದಕ್ಕೂ parking . ದಾ~ ದಾರಿಕ್ಕಿಂತ್ಲು ಜಾಸ್ತಿ ಈ ಸರ್ತಿ ಗಾಡಿಗಳು ಬಂದಿದೆ. ಈಗ ಎಲ್ಲರ ಮನೆಯಲ್ಲಿ ಎರಡ್ ಎರಡ್ car ಇರುವ ಕಾರಣ ನಮ್ಮ ನೇಮ ದ ಗದ್ದೆಯಲ್ಲಿ ಪೂರ್ತಿ car ಗಳೇ ಇರುದು. ನೇಮ ಮಾತ್ರ ಬಾರಿ ಗಡ್ಜ್ ಮಾಡಿದ್ದಾರೆ. ಪಟಾಕಿ ಅಂದ್ರೆ ಹೇಳಿ ಸುಕ ಇಲ್ಲ ರಾಶಿ ರಾಶಿ. ಧರ್ಮ ನೇಮ ದ ಲೆಕ್ಕದಲ್ಲಿ ಅನ್ನದಾನ ಎಂತು ಇನ್ನಸ್ಟು ಗಡ್ಜಿ. ಊಟ ಉಪಚಾರದ ವ್ಯವಸ್ಥೆ ಮಾಡಿದ್ದಾರೆ. ನೇಮ ಕ್ಕೆ ದೈವದ ಅಲಂಕಾರ ಕೂಡ ಬೇಕಲ್ಲಾ ಹಾಗೆ ಈ ವರ್ಷ ದೈವದ ಬಂಡಾರಕ್ಕೆ ಸುಮಾರಷ್ಟು. ಬೆಳ್ಳಿಯ ಕಾಣಿಕೆಗಳು ಕೂಡ ಬಂದಿದವೆ ಧರ್ಮ ನೇಮ ಅಂತ ಹೇಳಿದ್ರೆ ವರ್ಷಾವಧಿ ನೇಮ ದ ಜೊತೆಗೆ ಕೊಡುವಂತ ವಿಶೇಷ ಸೇವೆ ಕೂಡ ಹೌದು ಹಾಗೆ. ಊರಿಂದ ಪರವೂರಿಂದ ಜನಗಳು ದಂಡ್ ದಂಡಾಗಿ ಈ ವರ್ಷ ನಮ್ಮಲ್ಲಿ ನೇಮ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಧರ್ಮ ನೇಮ ಅಂತ ಹೇಳಿದ್ರೆ ದೈವಕ್ಕೆ ಕೊಡುವಂತ ಒಂದು ವಿಶೇಷ ಸೇವೆ. ಹೆಚ್ಚಾಗಿ ಕೊಡುವಂತ ನೇಮ ಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರ್ತದಂತೆ. ಹಾಗೆಯೇ ಈ ರಕ್ತೇಶ್ವರಿಯ ನೇಮ ಕ್ಕೆ ಕಲ್ಲಿನ ಅಥವಾ ಮಣ್ಣಿನ normal ಆಗಿ . ದೈವಗಳಿಗೆ ಅಡಿಗೆ ಮಾಡ್ಲಿಕ್ಕೆ ನಮ್ಮ ದೈವಕ್ಕೆ ಬೆಲ್ಲದ ಅಂತ ಹೇಳಿ ಆ ಕಟ್ಲೆಯ ಪ್ರಕಾರ ಒಂದು ಬೆಲ್ಲದಲ್ಲೇ ಒಲೆಯನ್ನ ಮಾಡಿ ಅದರಲ್ಲೇ ಇವತ್ತು ವಿಶೇಷ ಸೇವೆ. ನೈವೇದ್ಯ ಇತ್ಯಾದಿಗಳನ್ನ ಪಾಕ ಶಾಕದಿಗಳನ್ನೆಲ್ಲ ಮಾಡುದುಂತಾ ಧರ್ಮ ನೇಮ ದ ಹೆಸ್ರಲ್ಲಿ ಸಾವಿರಾರು ಮುಡಿ ಅಕ್ಕಿ ಸಾವಿರಾರು ಸೇರು ಹೊದ್ಲು ಸಾವಿರಾರು ಕುರ್ತೆ ಆ . ಹಾಗೆ ರಾಶಿ ರಾಶಿ ದ್ರವ್ಯಗಳನ್ನ ದೈವಕ್ಕೆ ಸಮರ್ಪಣೆ ಮಾಡುದುಂತ ಒಂದು ವಿಶೇಷ ಸೇವೆ. ಆಗ್ಲಿ ಈ ಸರ್ತಿ ನೇಮ ದ ಲೆಕ್ಕದಲ್ಲಿ ಸಾಧಾರಣ ಖರ್ಚಿಯು ಮಾಡಿದ್ದಾರೆ ಸಾಧಾರಣ ಸಂಭ್ರಮವು ಹೌದು. ಸಾಧಾರಣ ಒಂದು ಸುತ್ತ ಮುತ್ತ ಎಲ್ಲ ಮನೆಗಳಲ್ಲಿ ಒಂದು ವಾರದಿಂದ ಅಡಿಗೆ, ತಿಂಡಿ ಮಾಡುವಂತ ಕಥೆಯೇ ಇಲ್ಲ ಎಲ್ಲರೂ ಗದ್ದೆಗೆ ಹೋಗುದು, ಎಲ್ಲರೂ ಭಂಡಾರದ ಮನೆಗೆ ಹೋಗುದು. ಈ ಸರ್ತಿ ಈ ವರ್ಷದ್ದು ಮಾತ್ರ ಇದೊಂದು ಆ memorable moments ನಮ್ಮದೆಲ್ಲ. ಎಲ್ಲ ಸಂಬಂದಿಕರು ಒಟ್ಟು ಸೇರುದು, ಗಮ್ಮತ್ ಮಾಡುದು, ಸುತ್ತುದು ಒಂದು ಖುಷಿಯೇ ಬೇರೆ. ಹಾಗೆಯೇ ಗದ್ದೆಯಲ್ಲಿಸ ಅಂಗಡಿ ಬರದೇ ಸಂತೆ ಬರದೇ ಆಗ್ತದ. ನಮ್ಮ ಧರ್ಮ ನೇಮ ದ ಹೆಸರಲ್ಲಿ ಸಾಧಾರಣ ಸಂತೆ ಸೇರಿದೆ. ಒಂದೆರಡು ಅಂತಲ್ಲ ನೂರ್ ಇನ್ನೂರ್ ಅಂಗಡಿಗಳು ಬಂದಿರ್ಬೋದು ಹೇಳಿದ ನೀವು ವಸ್ತು ಹೇಳಿದರೆ ಆ ವಸ್ತು ಸಿಗುವ ಹಾಗೆ ಅಂಗಡಿಗಳು ಬಂದಿದೆ ಅದು ನೋಡ್ಲಿಕ್ಕೂ ಒಂದು ಸಂಭ್ರಮವೇ. ಜಾಗ ಗದ್ದೆಯಲ್ಲಿ ಸುತ್ತಾಡುದು ನೇಮ ದ ನೇಮ ದ ಸಂಭ್ರಮ ನೋಡುದೆ ನಮ್ಮ ಕಣ್ಣಿಗೊಂದು ಹಬ್ಬ. ಆದ್ರೆ ಜನ ಜಾಸ್ತಿ ಆದಕ್ಕೆ ಒಂದ್ ಚೂರ್ ಇಕ್ಕಟ್ಟ್ ಆಯ್ತಂತೆ. ನಮಿಗು ಸ್ವಲ್ಪ ಇಕ್ಕಟ್ಟ್ ಆಗ್ತಾ ಉಂಟು. ಮನೆಯಿಂದ ಹೊರಗೆ ಕಾಲ್ ಇಡಬೇಕಾದ್ರೆ parking, parking, parking ಆದ ಕಾರಣ. ಆಚೆ ಈಚೆ ಹೋಗ್ಲಿಕ್ಕೆ ಸ್ವಲ್ಪ ಅವ್ಯವಸ್ಥೆ ಉಂಟು. ಆದ್ರೆ ಏನ್ ಮಾಡುದು ಜಾಗ ಇರುದೇ ಅಷ್ಟು ಭೂಮಿ ಇರುದೇ ಇಷ್ಟು. ಆದ್ರೂ ಪರವಾಗಿಲ್ಲ ನಮ್ಮ ಸಂಭ್ರಮಕ್ಕೆ ಇತಿ ಇಲ್ಲ ಅಂತ ಹೇಳುವಾಗೆ ಮಿತಿಯಿಲ್ಲದ ಹಾಗೆ ಕಾರ್ಯಕ್ರಮಗಳು ಆಗ್ತಾ ಉಂಟು. ಹಾಗೆ ನೋಡಿದ್ರೆ ಇತ್ತೀಚೆಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒಂಚೂರು ಹಬೆ ಜಾಸ್ತಿಯೇ. ಎಲ್ಲಾ ದೇವಾಸ್ಥನಗಳಲ್ಲಿ ಜೀರ್ಣೋಧಾರ ಆಗ್ತಾ ಉಂಟು ಅಷ್ಟಬಂಧ ಬ್ರಹ್ಮಕಲಾಶಾಧಿಗಳನ್ನು ಮಾಡ್ತಾ ಇದ್ದಾರೆ. ಜನ ಒಟ್ಟು ಸೇರ್ತ ಇದ್ದಾರೆ. ಬ್ರಿಟಿಷರ ಕಾಲ ಒಂದು ಹಾಗಿತ್ತು ಈಗ ದೇವ್ರಿಗೆ ಕಾಲ ಒಂದು ಹೀಗ್ ಇದೆ ಹೇಳುವ ಹಾಗೆ ನಮ್ಮ ತುಳುನಾಡಿನ ಆಚರಣೆಗಳು ಈಗ ಸಂಭ್ರಮಿತವಾಗಿಯೇ ನಡೀತಾ ಉಂಟು. ಹಿಂದಿನ ಚಾವಡಿಗಳೆಲ್ಲಾ ಈಗ ಎಳ್ತಾ ಉಂಟು. ಹಿಂದಿನ ಬೀಡುಗಳು ಈಗ ಎದ್ದು ನಿಲ್ತ ಉಂಟು. ದೈವಗಳು ತನ್ನ ಕಲೆ ಕಾರ್ಣಿಕ ಕೂಡ ತೋರಿಸ್ತ ಇದ್ದಾರೆ ಹಾಗೆ. ಇರ್ಲಿ ಅವರ ಆಶೀರ್ವಾದ.

ನಾನು ಹುಷಾರಿದ್ದೇನೆ coffee ಆಯ್ತಾ? ಹಾ coffee ಆಯ್ತು ನಿಮ್ದು? ನಂದು coffee ಆಯ್ತು. Hey ಏನ್ ಗೊತ್ತಾ ಆ next jan fourteenth ಗೆ ನನ್ ಅಕ್ಕನ್ ಮದುವೆ ಆಯ್ತಾ ಬರ್ಬೇಕು. Okay okay ಎಲ್ ಮದುವೆ? ಆ ಮದುವೆ BC road sagar auditorium ಅಲ್ಲಿ ಇಟ್ಕೊಂಡಿದ್ದೇವೆ ಮತ್ತೆ reception .

ಹಾಗೆ ಮತ್ತೆ friends ಗೆ ಕೆಲವ್ರಿಗೆ ಹೇಳಿದ್ದೇನೆ ನರಸಿಂಹ ನನ್ classmates ಕೆಲವ್ರಿಗೆ ಬನ್ನಿ ಎಲಾರು ಒಟ್ಗೆ.

ಇವಾಗಂತೂ full ಮದುವೆ season ನಿಮ್ side ಹೇಗ್ ಉಂಟು?

Okay . ಹೋ ನಿಮ್ plan ಇಲ್ವಾ ಮದುವೆದು?

ಸದ್ಯಕ್ಕಿಲ್ವಾ?

Okay . ಹ್ಮ್‌ ಆ wedding sagar auditorium ಅಲ್ಲಿ ಆ around twelve o' clock ಇಗ್ ದಾರೆ.

ಸ್ವಲ್ಪ late ಆಗ್ ಬಂದ್ರುನು ಪರ್ವಾಗಿಲ್ಲಾ.

ಹಾಗೆ ನಿಮ್ಡ್ ಎಲ್ಲಿಯಾದ್ರೂ ಪರಿಚಯದು catering ಉಂಟಾ?

ಇಲ್ಲಾ ನಿಮ್ಗೆ ಗೊತಿರ್ಬೋದಲ್ಲಾ ನಿಮ್ದು hotel management ಅಲ್ಲಾ. ಹ್ಮ್‌ ಗೊತ್ತು ಹುಡುಕ್ತಾ ಇದ್ದೇವೆ. Hey by the way ನಿನ್ ಪರಿಚಯದಲ್ಲಿ ಯಾರಾದ್ರೂ mehendi artist ಇದ್ದಾರ mehendi ಹಾಕೊಡ್ಬೇಕಿತ್ತು.

ಆ ಕಾವ್ಯ ಅಂತ ಒಬ್ಳಿದ್ದಾಳೆ, ಅವಳ್ ಅವುಳ್ contact ಮಾಡ್ತೀನಿ ಅವಳಿಗೆ. ಓ ಹೌದಾ classmates ಯಾರನ್ನಾದ್ರೂ suggest ಮಾಡು ಮದುವೆ ಹಿಂದಿನ್ ದಿಸಾ night mehendi function .

Cousins ಗೆಲ್ಲಾ mehendi ಹಾಕ್ಲಿಕ್ಕೆ ಗಮ್ಮತ್ ಮಾಡ್ಲಿಕ್ಕೆ . ಹಾ okay ಸರಿ. contact ಮಾಡ್ತೇನೆ ಅವಳನ್ನು. ಹ್ಮ್ ಮತ್ತೆ ನಿಮ್ಮಲ್ಲಿ ಯಾವ್ದು recent ಆಗಿ ಮದ್ವೆ ಅದ್ದು ಯಾರೆಲ್ಲಾ?

ಯಾರಿಲ್ಲಾ studies ಆಗ್ತಾ ಇದೆಯಲ್ಲಾ.

Higher study higher studies ಆಗ್ತಾ ಉಂಟಲ್ಲಾ, so ಯಾರಿಲ್ಲಾ ಹಾಗೆ.

oOay but ನನ್ಗಂತೂ ಮದುವೆಗೆ ಹೊರ್ಟ್ ಹೋಗೋದಂದ್ರೆ ಬಾರಿ ಗಮ್ಮತ್ ಮಾರೆ ನನ್ನ favourite thing . ಹಾ engagement ಆಯ್ತಾ? ಯಾವಾಗ ಆಯ್ತು? Engagement ಅಂತಾ ಮಾಡ್ಲಿಲ್ಲಾ ಮನೆಯಲ್ಲೇ just ಶಾಸ್ತ್ರ type ಮಾಡಿದ್ರು ಅಷ್ಟೇ. ಆ ಹಾಗೆ engagement ಅಂತಾ scenes ಇರ್ಲಿಲ್ಲಾ direct ಮದುವೆ. ಹಾ ಹಾಗೆ.

ಮತ್ತೆ recently cousin ದು ಕೂಡ wedding ಇತ್ತು ಅವ್ಳಿದ್ last month ಆಗಿತ್ತು.

ಹಾಗೆ ಅದ್ರದ್ hang over ಇನ್ನು ಮುಗಿಲಿಲ್ಲಾ ನಮ್ಮನೇಲಿ start . ಹಾ ಇನ್ start ಅಲ್ಲಾ. ಆದ್ರೆ ಪೂರ್ತಿ ಬಚ್ಚಿ ಹೋಯ್ತು ಮಾರೈ ಈಗ್ಲೇ .

ಅದು function ಇರುವವರೆಗೆ one month full work ಇರ್ತದಲ್ಲ.